ಇದೊಂದು ರೀತಿಯಾದ ದೊಡ್ಡಾದದ ಒಂದು ಬಿಲ್ಡಿಂಗ್ ಆಗಿದ್ದು ಇದು ಒಂದು ರೀತಿಯಾಗಿ ಇಲ್ಲಿ ಮನೆಗಳು ಇದೆ ಇಲ್ಲಿ ಒಂದಿಷ್ಟು ಮನೆಗಳು ಕೂಡಾ ಇದೆ ಅಂಗಡಿಗಳು ಕೂಡಾ ಇದೆ .

ಶಾಪ್ ಆಗಿದ್ದು ಇಲ್ಲಿ ಯಾವದೇ ರೀತಿಯದ ಬಟ್ಟೆಗಳು ಸಿಕ್ತವೆ. ಇಲ್ಲಿ ಬಂದು ಜನರು ಅವರಿಗೆ ಬೇಕಾದಾಗ ಅವರಿಗೆ ಬೇಕಾದ ಶೈಲಿಯ ಬಟ್ಟೆಗಳನ್ನ--